ಏನಾದ್ರು ಎಕ್ಸಾಮ್ ಬಗ್ಗೆ ಇನ್ಫಾರ್ಮಶನ್ ಏನೇ ಬೇಕಿದ್ದರೂ ಅಲ್ಲಿ ನೋಟೀಸ್ ಬೋರ್ಡ್ ಅಲ್ಲಿ ನೋಡ್ಬಿಟ್ಟು ಮತ್ತು ಕಾರಿಡಾರ್ ಅಲ್ಲಿ ನಾವು ಎಲ್ಲ ನಿತ್ಕೊಂಡು ಓದುದರ ಬಗ್ಗೆ ಡಿಸ್ಕಶನ್ ಮಾಡ್--

ಮನೆ ಬಗ್ಗೆ ಮನೆ ಬೇಸಿಕ್ಸ್ ಬಗ್ಗೆ ಮನೆ ಹೇಗ್ ಕಟ್ಟಬೋದು ಮನೆ ಮತ್ತು ಬಿಲ್ಡಿಂಗ್ಸ್ ನ ಅಂತ --

ಕಾಲೇಜು ಕಾಲೇಜು ಅಂತ ಅಂದ್ರೆ ನಮ್ದು ಫಸ್ಟ್ ಪಿಯು ಇಂದ ಕಾಲೇಜ್ --

ಇಲ್ಲಿ ವೆರೈಟಿ ಆ ಕಾರ್ಸ್ ಅಥವಾ ವೆಹಿಕಲ್ಸ್ ನ--

ಆಹ್ಹ್ ರೋಡ್ ರೋಡ್ ಅಂದ್ರೆ ಹೇಗಿರುತ್ತೆ ಅಂದ್ರೆ ಖಾಲಿ ಇರುತ್ತೆ. ವೆಹಿಕಲ್ಸ್ ಎಲ್ಲ ಕಡಿಮೆ--

ಉಮ್ಮ್ ಬಾಯ್ಸ್ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಮತ್ತು ತುಂಬ ಚೆನ್ನಾಗಿರುತ್ತೆ ಮತ್ತೆ ಎಷ್ಟೇ ಜಗಳ ಮಾಡ್ಕೊಂಡ್ರು ಅವ್ರಿಗ್ ಅವ್ರಿಗ್ ಬಿಟ್ಕೊಡಲ್ಲ ಸ್ಟ್ರಾಂಗ್ ಆಗಿ ಇರ್ತರೆ.

ನಂಗಂತೂ ತುಂಬ ಇಷ್ಟ ನಾವು ಫಸ್ಟ್ ಯಾವ್ದು ಫಸ್ಟ್ ಇಂದ ಜಾಯಿನ್ ಆಗ್ತಾ ಫಸ್ಟ್ ಇಂಜಿನಿಯರಿಂಗ್ ಫಸ್ಟ್ ಇಯರ್ ಗೆ ಫಸ್ಟ್ ಇಂದ ಜಾಯಿನ್ ಆಗ್ತಾ ಇದ್ದೀವಿ ಅಂದ್ರೆ --

ಕಾರ್ ನಮ್ ಕಾರ್ ಹೋ ತಗೋಳ್ಳೋದ್ ಅಷ್ಟೇ ಅಲ್ಲ ಅದನ್ನ ನಾವು ಸರ್ವಿಸ್ ಕೂಡ ಮಾಡಿಸ್ತಾ ಇರ್ಬೇಕು ಕಾರ್ ಗೆ .